ಇಲ್ಲಿ ಕುಂಟಿಯಲ್ಲಿ ಗಿಡಗಳು ಕಾಣಿಸುತ್ತವೆ ಮಂಟಪದ ಒಳಗಡೆ ಹೋಗಲು ಮೆಟ್ಟಿಲುಗಳಿವೆ.

ಒಂದು ಲೆಕ್ಕ ಪತ್ರ ಶಾಖೆ ಒಳಗಡೆ ಒಂದು ಗಡಿಯಾರ ಕಾಣಿಸುತ್ತದೆ ಅದರ ಪಕ್ಕದಲ್ಲಿ ಒಂದು ಚೌಕಟ್ಟಿನಲ್ಲಿ ಹೆಸರು ಒಂದು ಬರೆದಿದ್ದಾರೆ.

ಕಂಬಿಯಿಂದ ತಯಾರು ಮಾಡಿದ ಬಾಗಿಲು ಇವೆ ಮತ್ತು ಒಂದು ಮೂರು ಚಕ್ರದ ಕಪ್ಪು ಬಣ್ಣದ ಒಂದು ವಾಹನವಿದೆ ಹಲವಾರು ಬಸ್ಸುಗಳಿವೆ.

ಒಂದು ಕೆಂಪು ಬಣ್ಣದ ವಾಹನಗಳಾಗಿವೆ ವಾಹನಗಳ ಹಿಂಬಾಗದಲ್ಲಿ ಹಲವಾರು ಗಿಡಮರಗಳು ಕಾಣಿಸುತ್ತಿದೆ.

ಇಲ್ಲಿ ಒಂದು ರಸ್ತೆ ಕಾಣಿಸುತ್ತಿದೆ ವಾಹನಗಳು ಮತ್ತು ಜನರು ನಡೆಯುವುದಕ್ಕೆ ಒಂದು ದೊಡ್ಡ ರಸ್ತೆ ಕಾಣಿಸುತ್ತಿದೆ.

ಇದು ಮೂರು ಚಕ್ರದ ವಾಹನಗಳಾಗಿವೆ ಅದರಲ್ಲಿ ಮೂರು ನೀಲಿ ಬಣ್ಣದ ವಾಹನಗಳಾಗಿವೆ ಮತ್ತೊಂದು ಹಸಿರು ಬಣ್ಣದ ವಾಹನವಾಗಿದೆ ಹಿಂಭಾಗದಲ್ಲಿ ಗಿಡ ಮರಗಳು ಕಾಣಿಸುತ್ತಿವೆ

ಇದರಲ್ಲಿ ನಾವು ಕುಳಿತುಕೊಂಡು ಪ್ರಯಾಣಿಸಬಹುದು ಹಿಂಬಾಗದಲ್ಲಿ ಒಂದು ಎರಡು ಚಕ್ರದ ರಿಕ್ಷಾ ಕಾಣಿಸುತ್ತಿದೆ.

ಇದು ಒಂದು ಮುಸಲ್ಮಾನರ ದೇವಾಲಯವಾಗಿದೆ. ಇಲ್ಲಿ ಜನರು ಬಂದು ಪ್ರಾರ್ಥನೆ ಮಾಡುತ್ತಾರೆ. ಈ ದೇವಾಲಯ ಬಿಳಿ ಬಣ್ಣ ಮತ್ತು ಮೇಲಗಡೆ ಹಸಿರು ಬಣ್ಣದಲಿ ಇದೆ.